ಆಮೇಲ್ ಅಕ್ಕಿ ಪಕ್ಕಿ ಎಲ್ಲಾ ತರದ ರೇಷನ್ ಇದಾವ ನೀವು ಒಂದು ಸಲ ಹೋಗಿ ನೋಡ್ರಿ ತಗೊಂಡಬರ್ರಿ.

ಮತ್ತ ಆಮೇಲೆ ನೋಡ್ರಿ ಇಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಕಲರ್ ಕಲರ್ ಲೈಟ್ ಹಾಕ್ಯಾರ .

ನಾವು ಸ್ಟುಡೆಂ ಸ್ಟೂಡೆಂಟು ಎಲ್ಲಾ ಹುಡುಗರು ಸ್ಕೂಲ್ನಾಗ ಫಸ್ಟ್ ರಾಂಕ್ ಬರ್ಲಾಂತೆಳಿ ಇವೆಲ್ಲ ಮಾಡರೆ ನೋಡ್ರಿ ಅಲ್ಲಿ ನೀವು ಒಂದ್ಸಲ ಹೋಗಿ ನಿಮ್ ಹುಡುಗರಿಗೆ ಕಳ್ಸ್ರಿ ಇಲ್ಲಿ.

ಇದು ನೋಡ್ರಪ್ಪಾ ಇದು ಧಾರ್ವಾಡ್ ಹೈ ಕೋರ್ಟ್ ರೀ ಇದು.

ಎಷ್ಟು ದೊಡ್ಡದು ಐತೆ ನೋಡ್ರಿ ಕಲರ್ ಗಿಲಾರ್ ಯೆಸ್ಟ್ ಚಂದ್ ಮಾಡರ ಎಷ್ಟು ಚಂದ್ ಕಟ್ಸ್ಯಾರ ನೋಡ್ರಿ ಇದು ನೋಡ್ರಿ ಮತ್ತೆ ಮುಂದೆ ಗಾರ್ಡನ್ ಎಂಟ್ರನ್ಸ್ ಗೆಲ್ಲ ಗೇಟ್ ಗೀಟ್ ಎಷ್ಟು ಚಂದ್ ಮಾಡಾರ ನೋಡ್ರಿ.

ಇದು ರೋಡಿಗೆ ಐತ್ರಿ ಆಮೇಲೆ ಸಮೀಪ್ ಆಗ್ತಾತಿ ನಾವು ಎಲ್ಲರ --

ಇಲ್ಲಿ ಆ ಕಡೆ ಈ ಕಡೆ ಎಲ್ಲಾ ಹಚ್ಚ ಹಸಿರಾಗಿ ಗಿಡಕ್ಕೆಲ್ಲ ನೋಡ್ರಿ ಲೈಟ್ ಎಷ್ಟು ಚೆಂದ ಆಕಾರ ನೋಡ್ರಿ ನಾವು ಒಂದ್ಸಲಿ ಇಂಥ ಫಂಕ್ಷನ್ ಹೋಗಬೇಕು ನೋಡ್ರಿ.

ನೊಡ್ರಿಪ ಇದು ಹುಡುಗುರದು ಅರ್ಬಿ ಅಂಗಡಿ ಇದು --

ಆಮೇಲೆ ನೀಟಂಗ್ ತೊಳದು ಎಲ್ಲ ರಿಪೆರಿ ಮಾಡ್ಕೊಡ್ತಾರೆ ನೋಡ್ರಪಾ ನಿಮ್ಮದು ಏನರ್ ಕಾರ್ ಇತ್ತಂದ್ರೆ ಇಲ್ಲೇ ತೊಗಂಡು ಓಗಿ ಮಾಡಿಸ್ರಿಪ್ಪ ಒನ್ಸಲೆ.

ಕಾಂಪೌಂಡ್ ಬೇರೆ ಕಟ್ಟಾರೆ ಮತ್ತೆ ಪ್ರವಾಸಕ್ಕೆ ಬಂದಿರ್ಬೋದು ನೋಡ್ರಿ ಇವರೆಲ್ಲ ನಿಂತು ನೋಡಕುಂತಾರ ನಾವು ಎಲ್ಲ ಸೇರಿ --

ಇದು ನೊಡ್ರಿಪ ಇದು ಪ್ರಯೋಗಾಲಯ ಇರ್ಬೋದು ಪ ವಿಜ್ಞಾನ ಸಂಬಂಧ ಪಟ್ಟಿದ್.

ಹಚ್ಚ್ ಹಸಿರಾಗಿ ಎಷ್ಟು ಚಂದ್ ಕಾನಕತಥಿ ನೊಡ್ರಿಪ ಇದು ನೀವು ಒಂದ್ ಸಲಿ ಟ್ರಿಪ್ಗೆ ಹೋಗೋದಿದ್ರೆ ಇಂತ ಕಡೆ ಹೋಗ್ರಿ ನೊಡುಕೊಂಡು ಬರ್ರಿ.

ನೊಡ್ರಿಪ್ಪ ಇದು ಗಾಡಿ ಷೋರೂಮ್ ಅಂದ್ರೆ ಇಂತ ಪೆಟ್ರೋಲ್ ಗಾಡಿ ಅಲ್ಲ ಇದು.

ಊರ್ಳಿಂದ ಬಂದು ಬಸ್ಸು ಹತಥೋರು ಹೋಗೋರು ಕುಂದ್ರಕ್ಕ ಎಲ್ಲ ಮಾಡರ.

ಮಾಡರ ನೋಡ್ರಿ ಪ್ಪಾ ನೀವು ಒಂದ್ ಸಲಿ ಹೋಗಿ ಮ್ಯಾಗಿ ತಿಂದು ಟೇಸ್ಟ್ ಮಾಡ್ರಪ್ಪ.

ಮೂರು ರೂಪಾಯಿ ಇಲ್ಲಿ ಯೆಸ್ಟ್ ಚಂದ್ ಮಾಡರ ಎಲ್ಲ ಬ್ರಿಜ್ ಮಾಡಾರ ಆಮೇಲೆ ಸೀಟ್ ಗೀಟ್ ಎಲ್ಲ ಹಾಕಾರ ಕಾರ್ ಹೋಗಕ್ಕೆ ಬರಕ್ಕೆ--

ಎಷ್ಟ್ ಚಂದ್ ಕಲ್ಲಿಂದ ಕೆತ್ತನೆ ಮಾಡಿದರೆ ಅವರು ಕಲ್ಲಿಂದ ಎಷ್ಟು ನೀಟ್ ಡಿಸೈನ್ ಎಲ್ಲ ಮಾಡರ.

ಅಚ್ಚ್ ಹಸೀರ್ ಗಿಡಯಲ್ಲ ಕಾಣಕುಂತಾಯ್ತೆ ಆಮೇಲೆ ಆಕಾಶ ಯೆಸ್ಟ್ ಚಂದ್ ಕಾಣಕುಂತಾಯ್ತೆ ನೊಡ್ರಿಪ.

ನಾವು ಶಾಲೆಗೇ ಹೋಗ್ಬೇಕಾದ್ರೆ ನಮಗೂ ಶಾಲ್ಯಾಗ ಹಿಂಗೇ ಕೊಡುತಿದ್ದರು ನೋಡ್ರಪ ಪ್ರೈಜ್ ಕಾಲೇಜ್ ನಗೆ ಶಾಲ್ಯಾಗ.

ಅರ್ಜೆಂಟ್ ಇದ್ದಾಗೆ ಇಲ್ಲೇ ರೋಡ್ ನಾಗೇ ತಗೊಂಡು ಹೋಗ್ಬಿಡಬಹುದು ನೊಡ್ರಪಾ.